ಹಾಗು ಟೈಯರ್ ಗಳು ಮತ್ತು ಡಬ್ಬಿಗಳ ರೀತಿ ಕಾಣಬಹುದಾಗಿದೆ ಹಾಗು ಇಲ್ಲಿ ಟೇಬಲ್ ಮತ್ತು ಎ_ಸಿ ಲೈಟ್ ಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಗಿಡಗಳನ್ನು ಕಾಣಬಹುದಾಗಿದೆ ಹಾಗೂ ದೊಡ್ಡ ದೊಡ್ಡ ಮರಗಳು ಮತ್ತು ತೆಂಗಿನ ಮರಗಳನ್ನು ಕಾಣಬಹುದಾಗಿದೆ ಹಾಗೆ ಇಲ್ಲಿ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ.

ಹಾಗೂ ಇದರ ಪಕ್ಕದಲ್ಲಿ ಒಂದು ಕೆಂಪು ನೆಲದ ಮಣ್ಣನ್ನು ಕಾಣಬಹುದಾಗಿದೆ ಹಾಗೂ ಇದಲ್ಲಿ ಕರೆಂಟಿ ನ ಕಂಬವನ್ನು ಕಾಣಬಹುದಾಗಿದೆ ಹಾಗೂ ವೈರ ಗಳನ್ನು ಕಾಣಬಹುದಾಗಿದೆ.

ಗುಡ್ಡ ಬೆಟ್ಟಗಳನ್ನು ಕಾಣಬಹುದಾಗಿದೆ ಅವು ಪಾಚಿ ಹಿಡ್ದಿರೋ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಹಗ್ಗಗಳಿಂದ ಕಟ್ಟಲಾಗಿದೆ ಹಾಗು ಇದರಲ್ಲಿ ಕಟಿಗೆಗಳನ್ನು ಬಣ್ಣ ಹಚ್ಚಿ ಕಟ್ಟಲಾಗಿದೆ.

ಹಾಗು ಹಚ್ಚ ಹಸಿರಾದ ಹುಲ್ಲನ್ನು ಕಾಣಬಹುದಾಗಿದೆ ಹಾಗು ಒಂದು ಸೂರ್ಯ ಮುಳುಗುವ ರೀತಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದು ಕಟ್ಟಿಗೆಯ ಗುಚ್ಚವಾಗಿದೆ ಹಾಗು ಇದರಲ್ಲಿ ಬಾಕಿಲಗಳನ್ನು ಕಾಣಬಹುದಾಗಿದೆ.

ಹಾಗು ಇದರ ಪಕ್ಕದಲ್ಲಿ ಒಂದ ಕಟ್ಟಿಗಿನಿಂದ ಮಾಡಲಾಗತ್ತಿದೆ ಹಾಗು ಇದರಲ್ಲಿ ಕಿಡಕಿ ರೀತಿ ಕಾಣಬಹುದಾಗಿದೆ.

ಇದರಲ್ಲಿ ಅಚ್ಚಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ ಹಾಗೆ ಇದರಲ್ಲಿ ಮನೆ ರೀತಿ ಕಾಣಬಹುದಾಗಿದೆ ಹಾಗೆ ಇದರಲ್ಲಿ ಹಲವಾರು ಕಂಬಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ನಿಟ್ಟಿಗೆಗಳನ್ನು ಮತ್ತೆ ಸರಸುವುದನ್ನು ಕಾಣಬೋದಾಗಿದೆ.

ಈ ಚಿತ್ರದಲ್ಲಿ ಇದೊಂದು ಕಟಿಂಗ್ ಶಾಪ್ ಅಂಗಡಿ ಆಗಿರಬೊದು.

ಹಾಗೂ ಇದರ ಸುತ್ತಲೂ ಜೆಡಿ ರಿತ ಹಾಕಲಾಗಿದೆ.

ಒಂದು ಗೋಪರ ರೀತಿ ಮಾಡಲಾಗಿದೆ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಲಾಗಿದೆ.

ಚಿತ್ರದಲ್ಲಿ ಒಂದು ಹಾಡು ಮೇಕೆಗಳ ಸಾಗಾಣಿಕೆ ಆಗಿರುಬೋದು.

ಹಾಗು ಒಂದು ಗ್ರೀನ್ ಲೈಟ್ ಮತ್ತು ಒಂದು ರೆಡ್ ಲೈಟ್ ಕಾಣಬಹುದಾಗಿದೆ ಹಾಗು ಸುತ್ತಲು ಗ್ವಾಡಿಯನ್ನು ಕಾಣಬೋದಾಗಿದೆ.